ಬಿಡಿಸಿದ್ದಾರೆ ಮತ್ತು ಭಾರತಾಂಬೆಯ ಚಿತ್ರ ಇದೆ.

ಇದು ಒಂದು ರಸ್ತೆ ಈ ರಸ್ತೆಯಲ್ಲಿ ಒಬ್ಬ ಬೈಕ್ ಚಲಾಯಿಸುತ್ತಿದ್ದಾನೆ ಪಕ್ಕದಲ್ಲಿ ಆಟೋ ಸ್ಟಾಂಡ್ ಇದೆ .

ಇದು ಒಂದು ಕಾರ್ ಶೋ ರೂಮ್ ಆಗಿದೆ .

ಕಲ್ಲಂಗಡಿ ಹೀಗೆ ಎಲ್ಲಾ ತರದ ಹಣ್ಣು ಸಿಗುತ್ತದೆ .

ಒಂದು ಮದುವೆ ಸಮಾರಂಭವನ್ನು ಏರ್ಪಡಿಸಿರುವುದನ್ನು ಕಾಣಬಹುದು.

ತುಂಬಾ ಚಾಕಲೇಟ್ ಫ್ಲೇವರ್ ನಿಂದ ಕೂಡಿರುವುದನ್ನು ಕಾಣಬಹುದು.